ಒಂದು ಮಧ್ಯದಲ್ಲಿ ಒಂದು ರಸ್ತೆಯ ರೀತಿ ಇದೆ ಒಂದು ದೂರದಲ್ಲಿ ಕೂಡ ಬೆಟ್ಟಗುಡ್ಡಗಳು ಎಲ್ಲ ಇವೆ ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಈ ಚಿತ್ರಣದಲ್ಲಿ ನಾವು ನೋಡುತ್ತಿರುವುದು ಏನಂದರೆ ರಾಯಚೂರಿನ ಒಂದು ಚಿತ್ರಣವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು ಒಂದು ಕಂಪೆನಿಯ ಒಂದಿ ಚಿತ್ರಣ ಚಿತ್ರಣವಾಗಿದೆ ಕಬ್ಬಿಣದ ಒಂದು ಫ್ಯಾಕ್ಟರಿ ಚಿತ್ರವಾಗಿದ್ದು--

ಒಂದು ಆಹ್ಹ್ ಒಂದು ಚಿಕ್ಕ ಒಂದು ಗಿಫ್ಟ್ ಸೆಂಟರ್ ಇದೆ ಏನು ಅಂದ್ರೆ ಫ್ಲವರ್ ವಾಸ್ಗಳು ಮತ್ತೆ ಒಂದು ಷೋ ಗಿಡಗಳನ್ನು ಇಟ್ಟಿದ್ದಾರೆ ಇಲ್ಲಿ ಆಮೇಲೆ ಈ ಕಡೆ ಸೆಪ್ಪಿನಲ್ಲಿ ಎಲ್ಲಾ ಕಲರ್ ಕಲರ್ ಪ್ಲಾಸ್ಟಿಕ್ ಹೂಗಳನ್ನು ವಾಸಗಳನ್ನು ಇಟ್ಟಿದ್ದಾರೆ ಈ ಕಡೆಯಿಂದ ಶೋ ಗಿಡಕ್ಕೆ ಒಂದು ಪ್ಲಾಂಟೇಷನ್ ಕೂಡ ಒಂದು ಹಾಕಿದ್ದಾರೆ.

ಈ ಚಿತ್ರಣದಲ್ಲಿ ನಾವು ನೋಡುತ್ತಿರುವುದು ಏನಂದರೆ ಇದ್ರಲ್ಲಿ ಕಾಣುವೊಂದು ದೃಶ್ಯ ಎಂದ್ರೆ ಒಂದು ಮಧ್ಯದಲ್ಲಿ ಒಂದು ಕಾಂಪೌಂಡ್ ಇತರಲ್ಲಿ ಕಾಣ್ತಿರುವುದು ಒಂದು ಕಾಂಪೌಂಡ್ ಇದೆ. ಅದ್ರ ಪಕ್ಕದಲ್ಲಿ ಒಂದ್ ಒಂದು ಯೇತ್ ಎತ್ತರವಾಗಿರುವಂದು ಪದಿಯಾರೀತಿಗಳಂದು ಗಿಡಗಳ ರೀತಿಯಿದು --